ಪ್ರದರ್ಶನ ಅಥವಾ ಆಚರಣೆ ಗಾಗಿ ಸಾಧ್ಯತೆ ಇದೆ.

ಈ ಭಾವಚಿತ್ರದಲ್ಲಿ ಕಚೇರಿಯ ಒಳ ಭಾಗವನ್ನು ನೋಡಬಹುದು.

ಮ್ಯಾಗಿ ಹಿಪ್ಪಿ ಹಲವಾರು ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ.

ಈ ಬಾಕ್ಸ್ ಕಂದು ಬಣ್ಣವನ್ನು ಹೊಂದಿದೆ ಹಿಂದೆ ಬಾಕ್ಸ್ ಅನ್ನು ಇಟ್ಟಿದ್ದಾರೆ.

ಈ ಗ್ರಂಥಾಲಯಕ್ಕೆ ನೀಲಿ ಬಣ್ಣವನ್ನು ಹಚ್ಚಲಾಗಿದೆ.

ಕಾರ್ ಸೆಂಟರ್ ಗೆ ಬಿಳಿ ಬಣ್ಣ ಹಾಗು ಕೆಂಪು ಬೋರ್ಡ್ ಅನ್ನು ಹಾಕಿದ್ದಾರೆ.

ಇದೊಂದು ಉದ್ಯಾನವನವಾಗಿದ್ದು ಈ ಉದ್ಯಾನವನದಲ್ಲಿ ಕೊಳವೊಂದಿ ಕೊಳವೊಂದಿರು --

ಇದೊಂದು ಕ್ರೀಡಾಂಕಣ ವಾಗಿದ್ದು ಈ ಕ್ರೀಡಾಂಕಣ ದ ಒಳಭಾಗದಲ್ಲಿ ಎರಡು ಬಿಲ್ಡಿಂಗ್ ಗಳು ಹಾಗು ಹಲವಾರು ಮರ ಗಿಡಗಳನ್ನು --

ಲಾರಿ ಮತ್ತು ಬೈಕ್ ಗಳನ್ನು ಬೈಕ್ ಗಳು ಸಂಚಾರಿಸುತ್ತಿದ್ದಾವೆ.

ಆ ಲಾರಿ ಹಿಂದೆ ದೊಡ್ಡ ಮರ ಒಂದು ಮರೆಯಾಗಿದೆ ಹಾಗು ಬೈಕಲ್ಲಿ ಇಬ್ಬರು ಸಂಚಾರಿಸುತ್ತಿದ್ದಾರೆ.